ಮರಗಿಡಗಳು ಹಸಿರು ಬಣ್ಣದಲ್ಲಿ ಹಾಗು ಕೆಂಪು ಬಣ್ಣದಲ್ಲಿ ಇವೆ.

ಚಿತ್ರದಲ್ಲಿ ದೇವಸ್ಥಾನವನ್ನು ನೋಡಬಹುದು ದೇವಸ್ಥಾನದ ಮೇಲೆ ದೊಡ್ಡದಾಗಿ ಅರ್ಚ್ ಇದೆ.

ಇದರ ಎದುರುಗಡೆ ಒಬ್ಬರು ಸೇಬೆ ಹಣ್ಣು ಮಾರುತ್ತಿದ್ದಾರೆ.

ರಿಕ್ಷಾ ಗಾಡಿಯಲ್ಲಿ ಇಬ್ಬರನ್ನು ಕೂಡಿಸಿಕೊಂಡು ಹೋಗುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನೋಡ ನೋಡಬಹುದು ಬಿಲ್ಡಿಂಗ್ ಕಟ್ಟಲು ಮರಗಳನ್ನು ಬಳಸಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಸೈಕಲ್ ನೋಡಬಹುದು.

ಅಲಂಕಾರ ಮಾಡಿದ್ದಾರೆ ಬೇಕರಿ ಒಳಗೆ ಜನರೇಟರ್ ಇಟ್ಟಿದ್ದಾರೆ ಹಾಗು ಚಾಕೊಲೇಟ್ ಇಟ್ಟಿದ್ದಾರೆ ಬೇಕರಿಯಲ್ಲಿ ಒಬ್ಬ --

ಈ ಚಿತ್ರದಲ್ಲಿ ನಾವು ಮೆಕಾನಿಕ್ ಶಾಪ್ ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಟು ವೀಲರ್ ಗಾಡಿಗಳನ್ನು ನೋಡಬಹುದು.

ಅಲ್ಲಿ ವೆಹಿಕಲ್ ರಿಸೀವಿಂಗ್ ಏರಿಯಾ ಎಂಬ ಬ್ಲೂ ಕಲರ್ ಬೋರ್ಡ್ ಅನ್ನು ಹಾಕಿದಾರೆ.

ಅದರ ಮುಂದೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ತೋರಣಗಳನ್ನು ಹಾಕಿದ್ದಾರೆ.

ದೇವಸ್ಥಾನದ ಮುಂದೆ ಎಲ್ಲೋ ಕಲರ್ ಬಾಗಿಲು ಇದೆ.

ಪೂಜಾರಿ ಪೂಜೆ ಮಾಡುತ್ತಿದ್ದಾರೆ ಒಬ್ಬರು ದೇವರ ಪೂಜೆಯನ್ನು ನೋಡುತ್ತಿದ್ದಾರೆ ದೇವರ ಮುಂದೆ ಹಸಿರು ಬಣ್ಣದ ಕಾರ್ಪೆಟ್ ಹಾಕಿದ್ದಾರೆ.

ಹಾಗೂ ಕಪ್ಪು ಬಣ್ಣದ ಬಾಣಲಿ ಇದೆ ಬಿಳಿ ಬಣ್ಣದ ಟ್ರೈ ನು ಇದೆ.

ಈ ಚಿತ್ರದಲ್ಲಿ ನಾಲಕ್ಕು ಜನರನ್ನ ನೋಡಬಹುದು ಒಬ್ಬರು ಕಡು ನೀಲಿ ಸೀರೆಯನ್ನ ಉಟ್ಟಿದಾರೆ.

ಈ ಚಿತ್ರದಲ್ಲಿ ಒಂದು ಜಿಮ್ ರೂಮ್ ಅನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಡೈರಿ ಸೂಪರ್ ಮಾರ್ಕೆಟ್ ಕಾಣಬಹುದು.

ಅಂಗಡಿಯ ಮುಂದೆ ಐದು ಚೇರ್ ಗಳನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ದೊಡ್ಡ ಮನೆಯನ್ನು ನೋಡಬಹುದು.

ಇದರ ಮುಂದೆ ಕಾರು ಹಾಗು ಬೈಕು ನಿಂತಿದೆ.

ಜನರ ಸ್ಕೂಟರನ್ನು ನಿಲ್ಲಿಸಿದ್ದಾರೆ ಒಬ್ಬರು ಬ್ಯಾಗನ್ನು ಹೊಡೆದುಕೊಂಡು ಹೋಗುತ್ತಿದ್ದಾರೆ.

ಇಬ್ಬರು ಪಾದ್ರಿಗಳು ನೆಡೆದುಕೊಂಡು ಹೋಗುತ್ತಿದ್ದಾರೆ ಇವರ ಕತ್ತಿನಲ್ಲಿ ಪ್ಲಸ್ ಮಾರ್ಕ್ ಪೆಂಡೆಂಟ್ ಹಾಕಿದ್ದಾರೆ.

ಹಾಗೆ ದೊಡ್ಡ ದೊಡ್ಡ ಮರಗಳು ಇವೆ.

ಅದಕ್ಕೆ ವಿವೋ ಲೋಗೋ ಬ್ಲೂ ಕಲರ್ ನಲ್ಲಿ ಹಾಕಿದ್ದಾರೆ.

ಇಲ್ಲಿ ಫೋನ್ ಕವರ್ ಗಳು ನಾನಾ ರೀತಿಯಲ್ಲಿ ಇವೆ.

ಈ ಚಿತ್ರದಲ್ಲಿ ನಾವು ಒಂದು ಫಿಶ್ ಅಂಗಡಿಯನ್ನು ನೋಡಬಹುದು ಐಸ್ ಬಾಕ್ಸ್ ನಲ್ಲಿ ಫಿಶ್ ಗಳನ್ನು ಮುಚ್ಚಿಟ್ಟಿದ್ದಾರೆ ಹಾಗೆ ದೊಡ್ಡ ಮೀನು--